ಎರಡು ಗಾಡಿಗಳು ಇದರ ಮೇಲೆ ಒಬ್ಬ ಮನುಷ್ಯ ಕುಂತಿದ್ದಾನೆ ಮತ್ತು ಒಂದು ಕಾರ್ ಕಾಣಸ್ತಾಯಿದೆ.

ಇದು ಜನರಲ್ ಸ್ಟೋರ್ ಒಳಗಿನ ಭಾಗ ಕಾಣಿಸ್ತ ಇದೆ ಅಂಗಡಿಯ ಗೋಡೆಗಳು ಗುಲಾಬಿ ಬಣ್ಣದಿವೆ.

ಇಲ್ಲಿ ಒಂದು ಸ್ಕೂಲ್ ಇದೆ ಇದರ ಪ್ರವೇಶದ್ವಾರ ಮೇಲೆ ಎಸ್_ಟಿ ಜೋಶೆಪ್ ಎಂದು ಬರೆಯಲಾಗಿದೆ.

ಸುತ್ತಮುತ್ತ ಸ್ಟ್ಯಾಂಡ್ಸ್ ಗಳಲ್ಲಿ ಅರ್ಬಿಗಳು ಜಮಾಸಿ ಇಕ್ಕಿದ್ದಾರೆ ಮತ್ತು ಎರಡು ಅರ್ಬಿ ಜೊಗಿಸಿದ್ದಾರೆ.

ಕೋಣೆಯಲ್ಲಿ ಲಕ್ಷ್ಮಿ ಫೋಟೋ ಮೇಲೆ ಹೂವಿನಹಾರು ಕಾಣಿಸ್ತಾ ಇದೆ ಮೇಲೆ ಲೈಟ್ಸ್ ಗಳು ಕಾಣಿಸ್ತಾ ಇವೆ.

ಹಿಂದುಗಡೆ ಕುರ್ಚಿ ಮೇಲೆ ಮಂದಿ ಕುಂತಿದ್ದಾರೆ ಮೇಲ್ಗಡೆ ಬಹಳಸ್ಟು ಲೈಟ್ ಗಳು ಫ್ಯಾನ್ ಗಳು ಕಾಣಿಸ್ತಾ ಇವೆ.

ಇದರ ಮೇಲೆ ಪೋಸ್ಟರ್ ಇದೆ ಜೈ ಭವಾನಿ ಸ್ಯಾರಿ ಎಂದು ಈ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ.

ಮತ್ತು ಟೇಬಲ್ಸ್ ಮೇಲೆ ಅ ಅರಬಿಗಳು ಜಮಾಯಿಸಿ ಹಿಕ್ಕಿಂದ್ ಕಾಣಿಸ್ತಾ ಇದೆ.

ಬುನಾದಿ ಕೆಲ್ಸಗನು ನಡಿಯುತ್ತಿವೆ ಮತ್ತು ಇಲ್ಲಿ ಸ್ಟೀಲ್ ರಾಡ್ಸ ಗಳು ಕಾಣಸ್ತಾ ಇವೆ.

ಇಲ್ಲಿ ಒಂದು ರೋಡ್ ಇದೆ ರೋಡಿನ ಆ ಕಡೆ ಹೊಲ ಇದೆ ಹೊಲದಲ್ಲಿ ಒಂದು ಗುಡಿಸಲ್ ಕಾಣಿಸ್ತಾ ಇದೆ.